ತುಂಬಾ ತರಹದ ಗಿಡ ಮತ್ತು ಮರಗಳು ಮಣ್ಣು ನನಗೆ ಕಾಣಿಸುತ್ತಿದೆ ದಟೂ ಒಂದು ಮರ ತರ --

ಯಾರೊ ಹುಡುಗಿ ಅಲ್ಲಿ ನಿಂತ್ತಿದ್ದಾಳೆ ಏನೇನೋ ಗಿಡಗಳು ಕಾಣಿಸುತ್ತಿದೆ ಯಾರೊ ಅಲ್ಲಿ ಕುಣಿಸಿದ್ದಾರೆ.

ಇಲ್ಲಿ ನನಗೆ ಕಾಣಿಸುತ್ತಿರುವ ಹಂಗೆ ಮೂರು ದೋಣಿಗಳು ನೀಂತಿದೆ ಗಿಡಗಳು ಮರಗಳು ಮತ್ತೆ --

ಇದು ರೈಲ್ವೆ ಪಟ್ಟ ಕಾಣಿಸ್ತಾ ಇದೆ ಮೇಲ್ಗಡೆ --

ಇದು ನಾವು ನೋಡೊ ಹಂಗೆ ಕೃಷ್ಣ ರಾಜ ಸಾಗರ ಡ್ಯಾಮ್ ಇದು --

ಚಿಗುರು ಹುಟ್ಟ್ತೈತೆ ಆಕಾಶ ಕಾಣಿಸ್ತಾ ಇದೆ ಕೆಂಪು ಬಣ್ಣ ತರ ಕಾಣಿಸ್ತಾ ಇದೆ.

ಗಿಡಗಳು ಚಿಕ್ಕ್ ಚಿಕ್ಕ ಗಿಡಗಳು ಒಂದು ದೊಡ್ಡ ಮರ ಯಾರೋ ಒಬ್ಬ ಹುಡುಗ ಅಟ್ ಆಡ್ತಾ ಇದಾನೆ.

ಮತ್ತೆ ರೋಡ್ ಗಳು ಮತ್ತೆ ವಿದ್ಯುತ್ --